ಹಿಂದ್ಗಡೆ ಒಂದು ಪಿಂಕ್ ಕಲರ್ ಇದು ಇದೆ ಇಲ್ಲಿ ಮೇಲ್ಗಡೆ ಎಲ್ಲೋ ಕಲರ್ ಇದು ಇದೆ ಕೆಳಗೆಲ್ಲ ಗ್ರೀನ್ ಇದೆ ಹಿಂದ್ಗಡೇನು ಗ್ರೀನ್ ಇದೆ.

ಅಂಗಡಿಯ ಲೈಟಿಂಗು ರೆಡ್ ಕಲರ್ ಇದು ಕಾನಸ್ತಾ ಇದೆ ಪೂಲ್ ಎಲ್ಲಾ ಇಲ್ಲಿ ಕೆಳಗ ಇದು ಇದೆ ಗಾರ್ಡನ್ .

ಇದು ಒಂದು ಪಾರ್ಕು ಮುಂದ್ಗಡೆ ಒಂದು ಮುಂದುಗಡೆ ಲೈಟ್ ಇದೆ ಎಲ್ಲಾ ಕಬ್ಬಿಣದ್ದು ಕಂಬಗಳಿವೆ ಎಲ್ಲ ಗಿಡ ಇದ್ದಾವೆ ರೆಡ್ ಕಲರ್ ಹೂವ ಇದೆ.

ಒಂದೇರದು ಮನೆ ಕಾಣಸ್ತಾಇದೆ ಹಿಂದಗಡೆ ಒಂದ ಬೋರ್ಡ್ ಇದು ಬಿಲ್ಡಿಂಗ್ ಇದೆ ಭಾಜು --

ಈ ಕಡೆ ಒಂದು ಕೂಲ್ ಡ್ರಿಂಕ್ಸ್ ಅಂಗಡಿ ಇದೆ ಅಲ್ಲೊಂದ್ ಅಂಗಡಿ ಕಾಣಸ್ತಾ ಇದೆ ಮೇಲ್ಗಡೆ ಸೆಂಟೆಕ್ಸ್ ಇದೆ.

ಇದು ಒಂದು ಹಾಸ್ಪಿಟಲ್ಲು ಇನ್ನೊಬ್ಬ ಮನುಷ್ಯ ಮಲ್ಕೊಂಡಿದ್ದಾನೆ ಹಿಂದ್ಗಡೆ ಟಿ_ವಿ ಇದೆ ಮುಂದ್ಗಡೆ ಎ_ಸಿ ಇದೆ ಇಲ್ಲೊಂದು ಮಸೀನ್ ಇದೆ.

ಕೆಳಗಲ್ಲರು ಕೆಳಗೆ ಬ್ಲೂ ಕಲರ್ ಇದು ಕಾಣಿಸ್ತಾ ಇದೆ ಟೇಬಲ್ ಮೇಲ್ಗಡೆ ಒಂದು ಸ್ವಿಚ್ ಬೋರ್ಡ್ ಇದೆ ವೈಯರ್ ಇದೆ ಈ ಕಡೆ ಒಂದು ಮಷೀನ್ ಇದೆ ಚೆಕ್ ಮಾಡೋದು.

ವೈಟ್ ಕಲರ್ ಶರ್ಟು ಬ್ಲೂ ಕಲರ್ ಶರ್ಟು ಇನ್ನೊಂದು ಬ್ಲೂ ಕಲರ್ ವೈಟು ಇಲ್ಲೊಂದು ರೆಡ್ ಕಲರ್ ಬ್ಯಾಗು --

ಇಲೆಲ್ಲಾ ಫುಲ್ ಗ್ರೀನ್ ಫುಲ್ ಗಿಡಗಳಾದ ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ಇದೆ ಆಕಡೆ ಎಲ್ಲಾ ಫುಲ್ ಮರಗಳಿದ್ದಾವೆ ಅಕಡೆಯೆಲ್ಲ ಫುಲ್ ಮಣ್ಣಿಂದು --

ಆ ಒಂದು ಆರ್ ಆರ್ ಆರ್ ಇದಾವೆ ಇಲ್ ಕೇಳ್ ಮುಂದ್ಗಡೆ ಎಲ್ಲಾ ಗಿಡ ಇದಾವೆ ಹಿಂದ್ಗಡೆ ಗಿಡ ಇದೆ ಹಿಂದ್ಗಡೆ ಎಲ್ಲಾ ನೀರ ಇದೆ.

ಇದು ಒಂದು ಫಾರ್ಕ್ ಪಾರ್ಕು ಈ ಕಡೆ ಬಸವೇಶ್ವರ ಮೂರ್ತಿ ಇದೆ ಎಲ್ಲೋ ನೀರಿಲ್ಲ ಶವರ್ ಇದೆ ಮುಂದುಗಡೆ ಒಂದು ರೂಮ್ ಇದೆ ಅಲ್ಲೆಲ್ಲಾ ಫುಲ್ ಜನ ಕೂತು ಮಾತಾಡ್ತಾ ಇದ್ದಾರೆ.

ಇಲ್ಲಿ ರೌಂಡ್ ನೀರಾಗಿದೆ ನಡುವೆ ಬಸವಣ್ಣನ ಅದನ ಇಕಡೆಯಲ್ಲ ಒಂದು ರೂಮ್ ಇದೆ ಆಕಡೆ ಎಲ್ಲಾ ಗಿಡ ಇದೆ.

ಆಮೇಲ್ ನೆಕ್ಸ್ಟ್ ಇಲ್ಲೊಂದು ಬಿಳಿ ಪೇಪರ್ ಐತಿ ಒಂದು ಕೆಂಪ್ ಪೇಪರ್ ಐತಿ ಆಕಡೆಗೆ ಒಂದ ನಾಲ್ಕ ಗುಂಡ ಅದಾವು ಯಾಡ ಕಿಡಕಿಗಳಾದವು.